ಆ ಚಿತ್ರಮಂದಿರದಲ್ಲಿ ಹಲವಾರು ಚೇರುಗಳು ಹೊಂದಿವೆ.

ಅದರ ಮೇಲೆ ಒಬ್ಬ ಮಹಿಳೆ ಕುತ್ಕೊಂಡಿದ್ದಾರ್ ಮ್--

ಒಬ್ಬ ವ್ಯಕ್ತಿಯು ಅದರ ಮುಂದೆ ನಿಂತಿದ್ದಾನೆ.

ಅದರ ಪಕ್ಕದಲ್ಲಿ ಒಂದು ದೊಡ್ಡದಾದ ಪಾರ್ಕ್ ಒಂದು ಕಾಣುತ್ತಿ--

ಈ ಚಿತ್ರದಲ್ಲಿ ಕಾಣಿಸಿರುವ ಹಾಗೆ ಇದು ಒಂದು ರೆಸ್ಟೋರೆಂಟ್ ಆಗಿದೆ.

ಈ ಚಿತ್ರದಲ್ಲಿ ಕಾಣಿಸಿರುವ ಹಾಗೆ ಇದು ಒಂದು ಎಲೆಕ್ಟ್ರಾನಿಕ್ ಮಷೀನ್ ಆಗಿದ್ದು --

ಇದು ಒಂದು ಪುಸ್ತಕದ ಶಾಪ ಆಗಿದ್ದು ಇಲ್ಲಿ ಎಲ್ಲಾ ತರಹದ ಪುಸ್ತಕಗಳು ಕಾಣುತ್ತಿದೆ.

ಹಾಗು ಒಬ್ಬ ವ್ಯಕ್ತಿಯು ಜಿಲ್ಲಾ ಭವನದ ಒಳಗಡೆ ಹೋಗುತ್ತಿದ--

ಹಾಗು ಫೋನ್ ಪೆ ಸ್ಟಿಕರ್ ಹಚ್ಚಿದ್ದಾರೆ.

ಹಾಗೂ ಆ ಶಾಪ್ ಇನ ಪೋಸ್ಟರ್ ಟೀ ದ ಚಿತ್ರ ಇದೆ.

ಇದು ಒಂದು ಬಸ್ ಸ್ಟ್ಯಾಂಡ್ ಆಗಿದ್ದು ಅಲ್ಲಿ ಒಂದು ಬಸ್ ನಿಂತಿದೆ.

ಹಾಗೆ ಒಬ್ಬ ಮುಸ್ಲಿಂ ವ್ಯಕ್ತಿಯು ನೀಲಿ ಸ್ಕೂಟಿ ಯ ಮೇಲೆ ಕೈ ಹಿಡಿದುಕೊಂಡು ಮೊಬೈಲ್ ಅಲ್ಲಿ ಮಾತನಾಡುತ್ತಿದ್ದಾನೆ.

ಹಾಗೆ ಎರಡು ಸ್ಕೂಟಿ ಗಳಿವೆ ಒಂದು ಬೈಕ್ ಇದೆ ಹಾಗೆ--

ಅದರ ಪಕ್ಕದಲ್ಲಿ ಬ್ರೆಡ್ ಪಾಕೆಟ್ ಗಳು ಕಾಣುತ್ತಿವೆ.

ನಿಂತ್ಕೊಂಡಿರೋ ವ್ಯಕ್ತಿ ಹಿಂದೆ ಒಂದು ಬಕೆಟ್ ಕಾಣುತ್ತಿದೆ ಹಾಗು ಟೇಬಲ್ ಕಾಣುತ್ತಿದೆ.

ಈ ಚಿತ್ರದಲ್ಲಿ ಒಂದು ದೊಡ್ಡದಾದ ಮಷೀನ್ ಕಾಣುತಿದೆ.

ಬದಾಮಿ ಪೌಡರ್ ಪ್ಯಾಕೆಟ್ ಗಳು ಕಾಣಿಸುತ್ತಿದೆ.

ಚಿತ್ರದಲ್ಲಿ ಕಾಣಿಸುವ ಹಾಗೆ ಇದು ಒಂದು ಹೋಟೆಲ್ ಆಗಿದ್ದು--

ಈ ಹೋಟೆಲ್ನ ಹೊರಗಡೆ ಅಚ್ಚಸುರು ಗಿಡಗಳು ಕಾಣುತ್ತಿವೆ.

ಈ ಸ್ಥಳದಲ್ಲಿ ಕಟ್ಟಡ ಕಟ್ಟಲು ಮಾರ್ಕ್ ಅನ್ನು ಹಾಕುತ್ತಿದ್ದಾರೆ.

ಈ ಚಿತ್ರದಲ್ಲಿ ಕಾಣಿಸಿರುವ ಹಾಗೆ ಇದು ಒಂದು ಸರದ ಶಾಪ್ ಆಗಿದ್ದು--

ಹಾಗು ಕಾಲೇಜಿನ ಮುಂದೆ ಹಲವಾರು ಜನರು ನಿಂತಿದ್ದಾರೆ.

ಅಲ್ಲಿ ಎರಡು ಚೇರ್ ಗಳು ಹಾಗೂ ಟೇಬಲ್ ಗಳು ಕಾಣು ಹಾಗೂ ಲೈಟಿಂಗ್ ನ ಲೈಟಿಂಗ್ಸ್ ಕಾಣಿಸುತ್ತಿದ್ದು--